ಇಲ್ಲಿ ನಮ್ಮ ಮನೆಗೆ ದಿನ ದಿನ ಉಪಯೋಗಿಸುವಂಥ ತರಕಾರಿಗಳು ಈರುಳ್ಳಿ ಆಗಿರಬಹುದು ಟೊಮೇಟೊ ಆಗಿರ್ಬಹುದು ದಾಳಿಂಬೆ ಸಾರೀ ಬದನೆ ಆಗಿರ್ಬೋದು ಕ್ಯಾರೇಟು ಬೀಟ್ರೂಟು ಬೀನ್ಸ್ ಬೆಳ್ಳುಳ್ಳಿ--

ಇದರ ಮೂಲಕ ಏನು ಹೇಳಬಹುದು ಅಂದ್ರೆ ಒಂದು ಅಡುಗೆಯ ಉಪಯೋಗ ಆಗಿ ಮಾಡಿದ್ದಾರೆ ಎಂದು ಹೇಳಬಹುದು

ಅಂತಾನೆ ಹೇಳಬಹುದು. ಇದರಲ್ಲಿ ಹೊಸ ಹೊಸ ಫ್ಯಾಷನ್ ಗಳು ಮತ್ತು ಬಟ್ಟೆಗಳು--

ಬಡವರು ಹೋದರೆ ಇಲ್ಲಿ ಅಂದ್ರೆ ಅಮೌಂಟ್ --

ಬೈಸಿಕಲ್ ಬೈಸಿಕಲ್ ಒಂದು ಅದ್ಭುತವಾದವಾಹನ. ಇದನ್ನು ಡೈಲಿ ಓಡಿಸುವುದರಿಂದ ಆರೋಗ್ಯ ತುಂಬಾ ಚೆನ್ನಾಗಿ ಇರುತ್ತೆ

ಇಲ್ಲಿಗೆ ಎಲ್ಲರು ಪೂಜೆ ಮಾಡಲು ಬಂಡ ಬಕೆಡದಿಯಾಗಲು ಪೂಜೆಯನ್ನು ಸಲ್ಲಿಸಿ ಮನಸಿಗೆ ಶಾಂತಿ ನೆಮ್ಮದಿ ಅಯಷು ಅರೋಗ್ಯವನ್ನು ಕೊಡಿ ಎಂದು ಕಾಪಾಡಿಕೊಳ್ಳೂ ಎಂದು --

ಇದು ಕಾಂಪೌಂಡ್ ರೀತಿಯಲ್ಲಿ ಒರಗಡೆಯಿಂದ ನೋಡಲು ತುಂಬ ಆರ್ಷಿಯವಾಗಿದೆ ಹಸಿರು ಕಾಲೌರಿನ ಬಣ್ಣವನ್ನು ಹಚ್ಚಿದರೆ --

ಇದು ಒಂದು ಬಾಟಲ್ ಆಗಿರುತ್ತದೆ ನೀಲಿ ಪಿಂಕು ರೆಡ್ ಗ್ರೀನ್ ಹೀಗೆ ಹಲವಾರು ರೀತಿಯಿಂದ ಆಕರ್ಷಣೆಯವಾಗಿ ಕಾಣಲು ಬಣ್ಣವನ್ನು ಆಕಿ ರಚನೆ ಮಾಡಿರುತ್ತಾರೆ.

ಇದು ಹಚ್ಚ ಹಸಿರಿನಿಂದ ಕೂಡಿರೋವಂತಹ ಒಂದು ಪಾರ್ಕ್ ಇಲ್ಲಿ ಸುತ್ತ ಮುತ್ತ ಗಿಡ ಮರಗಳು ಮತ್ತು ನೋಡಲು ಕೂಡ ಸುಂದರವಾಗಿ ಕಾಣಿಸುತ್ತಿದೆ.

ಇದೊಂದು ಬಟ್ಟೆ ಷೋರೂಮ್ ಅಂತ ನಾವ್ ಕೂಡ ಹೇಳ್ಬಹುದು. ಅದರ ಪಕ್ಕದಲ್ಲಿ ಹೆಚ್_ಡಿ_ಎಫ್_ಸಿ ಫೈನಾನ್ಸಿಯಲ್ ಬ್ಯಾಂಕ್ ಕೂಡ ಇದೆ.

ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಎಜುಕೇಶನ್ ಅನ್ನು ಪಡೆದುಕೊಳ್ಳುತಿದ್ದರೆ ತಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುತ್ತಿದ್ದಾರೆ. ಇವರು ಒಳ್ಳೆಯ ರೀತಿಯ ಎಜುಕೇಶನ್ ಮತ್ತು ಪಠ್ಯ ಪುಸ್ತಕ ಎಲ್ಲವನ್ನು ಕೂಡ ನೀಡುತ್ತಿದ್ದಾರೆ.

ಇದು ಒಂದು ಮ್ಯೂಸಿಕಲ್ ರೂಮ್ ಆಗಿರುತ್ತದೆ ಇಲ್ಲಿ ತಬಲವನ್ನು ಬಡಿಸುವುದು ಮತ್ತೆ ಅನ್ನು ನುಡಿಸುದು ಹೀಗೆ ಹಲವಾರು ಮ್ಯೂಸಿಕಲ್ ಹೇಳಿಕೊಡಿತ್ತಿದ್ದರೆ.

ಇದನ್ನು ಕಲಿದ ಮಕ್ಕಳು ಸಂಗೀತದಲ್ಲಿ ಉಜ್ವಲರಾಗುತ್ತಾರೆ .

ನಾವು ಯಾವುದೇ ಅಂಗಡಿ ಮುಂದೆ ಹೋದರು ಕೂಡ ಬೈಕ್ ಗಳನ್ನು ಅಥವಾ ಸ್ಕೂಟಿ ಇರ್ಬಹುದು ಪ್ರತಿಯೊಂದು ಗಾಡಿನು ನಾವು ನಿಲ್ಲಿಸ್ಬಿಟ್ಟು ಹೋಗ್ತಿವಿ. ಹಾಗು ಕೆಲವು ಸ್ಕೂಟಿ ಯನ್ನು ಹೆಣ್ಣು ಮಕ್ಕಳು ಓಡಿಸುವುದರಿಂದ ಸೈಡ್ ಅಲ್ಲಿ ಹಾಕಿ ನಮ್ಮ--

ಇದೊಂದು ಬ್ಲಾಕ್ ಕಾರನ್ನು --